ಇದು ಒಂದು ಕ್ರಿಶ್ಚಿಯನ್ ಸಮುದಾಯ ದವರ ಚರ್ಚ್ ಅಥವಾ ಅದಕ್ಕೆ ಸಂಬಂಧ ಪಟ್ಟಂತಹ ಕಟ್ಟಡ ವಾಗಿದೆ. ಒಳಗಡೆ ಪ್ರೇಯರ್ ಮಾಡುವುದರೆಂದು ಭಾನುವಾರ ಈ ಸಮುದಾಯ ದವರು. ಗುಂಪು ಗುಂಪು ನಲ್ಲಿ ನೆರೆಳುತ್ತಾರೆ ಹಾಗು ದೇವರ ಆರಾಧನೆ ಯನ್ನು ಮಾಡಿ ಸಾರ್ಥಕ ಪಡಿಸುಕೊಳ್ಳುತ್ತಾರೆ.

ಇಲ್ಲಿ ಸುಮಾರು ದೊಡ್ಡ ಬೃಹತ್ತಾದಂತಹ ಟ್ರಕ್ ಗಳು ಹೋಗುತ್ತಿವೆ ಈಗ ಒಂದು ಕೊರಿಯರ್ ಸರ್ವಿಸ್ ತುಂಬಾ ಪೀಕ್ ಲೆವೆಲ್ಲಿಗೆ ಹೋಗಿದೆ ಅಂತ ನಾವು ಹೇಳಬಹುದು.

ಇವು ಸಾಮಾನ್ಯವಾಗಿ ಗುರುತು ಇಡಿಲೆಂದು ಆಲಫಬೆಟಿಕಲ್ ಆರ್ಡರ್ನಲ್ಲಿ ಜೋಡಿಸಿ ಇಡಲಾಗುತ್ತೆದೆ.

ಇದು ಒಂದು ಕ್ರೀಡಾಂಗಣದ ದೃಶ್ಯ ಕ್ರೀಡಾಂಗಣದ ದಲ್ಲಿ ಆ ಚಿತ್ರವನ್ನು ತೆಗೆದಿದ್ದಾರೆ ದೂರದಲ್ಲಿ ಟೆಂಟ್ ಗಳಿಂದ ಅಥವಾ ಪ್ಲಾಸ್ಟಿಕ್ ಹೋರೇಕೆ ಯನ್ನು ಮುಚ್ಚಿಸು ವಂತ ಸ್ಟಾಲ್ ಗಳು ಕೂಡ ಹಾಗಿರಬಹುದು ೧ ಹಾಗಾಗಿ ಇವು ಟೆಂಪೆರೋರಅರಿ ಸ್ಟಾಲ್ ಕೂಡ ಆಗಿರಬಹುದು ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಈ ಬ್ರಾಂಡೆಡ್ ಅತ್ತೆ ಸಂಬಂಧ ಪಟ್ಟಂತಹ ಬ್ರಾಂಡೆಡ್ ಕ್ಲೋತ್ಸ್ ಗಳನ್ನು ಮಾರಲಾಗುತ್ತದೆ. ಸಾಮಾನ್ಯವಾಗಿ ರೇಮಂಡ್ ಮತ್ತೆ ಲೆನಿನ್ ಹಾಗೂ ಇನ್ನಿತರ ಸಿಯಾರ ಪಿ ಆರ್ ಅನ್ನೋ ಅಂತಹ --

ಇದು ಜಿಂಕೆ ಉದ್ಯಾನವನ ಈ ಉದ್ಯಾನವನದಲ್ಲಿ ಜಿಂಕೆ ಗಳನ್ನೂ ಎತೇಚ್ಛವಾಗಿ ಸಾಕಿದ್ದು ಇವಗಳ್ಳನು ಕೋಚಿಂಗ್ ಮಾಡುವರ ಅಂದರೆ ಬೇಟೆ ಆಡುವರು ರಕ್ಷಣೆ ಪಡಿಸಲು --

ಇದು ಸನ್ ಸೆಟ್ ಸನ್ ಆಕ್ಚುಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಹ್ ಮಿಲಿಯನ್ ಟ್ರಿಲಿಯನ್ ಇಯರ್ಸ್ ಹಿಂದೆ ಹುಟ್ಟಿದಂತಹ ನಿದರ್ಶನ ವಿದೇವೆಂದು --

ವಿಜ್ಞಾನಿಗಳು ಹೇಳುತ್ತಾರೆ ಸೂರ್ಯನಿಲ್ಲದೆ ನಮಗೆ ಹಗಲು ರಾತ್ರಿ ಎಂಬ ಕಲ್ಪನೆಯು ಬರಲು ಸಾಧ್ಯವೇ ಇಲ್ಲಾ ಹಾಗಾಗಿ ಸೂರ್ಯ ನಮಗೆ ಕೇಂದ್ರ ಬಿಂದು.

ಐಡಿಯಾ ಕಂಪನಿಯ ಲೋಗೋ ಏನೆಂದರೆ ಆ ಐಡಿಯಾ ಇಂಗ್ಲಿಷ್ ಅಲ್ಲೇ ಬರದಿರತ್ತರೆ ಮತ್ತು ಅದಕೆ ಯೆಲ್ಲೋ ಬಣ್ಣವನ್ನ ಬಳಸಿರತ್ತರೆ.

ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಎರಡು ಸಿಗುತ್ತದೆ ಸಾಮಾನ್ಯವಾಗಿ ಬಾರತಾದ್ಯಂತ ಹಿಂದುಸ್ತಾನ ಪೆಟ್ರೋಲಿಯಂನವರ ಹೆಚ_ಪಿ ಎಂಬ ಪೆಟ್ರೋಲ್ ಬಂಕ್ ಗಳು ಸರ್ವೆ ಸಾಮಾನ್ಯವಾಗಿ ನಾವು ನೋಡಬಹುದು.

ಇದು ಒಂದು ಇಂಜಿನಿಯರಿಂಗ್ ಕೆ ಅಂದರೆ ಇಂಜಿನಿಯರಿಂಗ್ ಓದಲು ಬೇಕಾದಂತಹ ಕೋರ್ಸ್ ಗೆ ಸಮಂದಪಟ್ಟಂತ ಬೇಕಾದಂತಹ --

ಆ ಬುಕ್ ಗಳನ್ನು ಪಡೆಯಲು ಅದಕ್ಕೆ ಸಮಂದಪಟ್ಟಂತ ಉಪಕರಣಗಳನ್ನು ತೆಗೆದು ಪಡೆದುಕೊಳ್ಳುವ ಒಂದು ಶಾಪ್ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳು ಬಂದು ತಮಗೆ ಬೇಕಾದಂತ ಪಠ್ಯ ಪುಸ್ತಕಗಳನ್ನುತೆಗೆದುಕೊಳ್ಳಬಹುದು.

ಇಲ್ಲಿ ಬಾವುಟಗಳು ಹಾರಾಟ ನಡೆಸಿವೆ ಹಾಗಾಗಿ ಖಂಡಿತವಾಗಲು ಸರ್ಕಾರಕ್ಕೆ ಸಮಂದಪಟ್ಟಂತಹ ಸೈನಿಕ್ಸ್ ಸ್ಕೂಲ್ ಅಥವಾ ಸಮಂದಪಟ್ಟಂತ ಕಚೇರಿ ಆಗಿದೆ.

ಹೂವಿನ ಬೆಕ್ಕೆ ಬೊಕ್ಕೆ ಕೊಡುವುದು ಸಭೆ ಸಮಾರಂಭಗಳಿಗೆ ಹಾಗು ಪ್ರೀತಿಪಾತ್ರಆದವರಿಗೆ ಹೂವುಗಳನ್ನು ನೀಡುವುದು ವಿಶೇಷವಾದಂತ ಒಂದು ಅನುಭವವನ್ನು ನೀಡುತ್ತದೆ.

ಇವು ಈ ಮರಗಳು ತುಂಬಾ ಹಳೆಯದಾಗಿ ಏನು ಕಾಣಿಸುತ್ತಿಲ್ಲಾ ಇತ್ತೀಚಿಗೆ ಇವುಗಳನ್ನು ಬೆಳೆಸಿದಂತೆ ಕಾಣುತ್ತಿದ್ದು ಅಹ್ ಪರಿಸರ ರಕ್ಷಣೆ ಎಲ್ಲರ ಹೊಣೆ ಅನ್ನುವಂತಾಗಿದೆ.

ಇದು ಚೇತನ ಗರ್ಲ್ಸ್ ಹಾಸ್ಟೆಲ್ ಈ ಹಾಸ್ಟೆಲ್ ನಲ್ಲಿ ಮಕ್ಕಳು ಒಂದ ಹೆಣ್ಣ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಬಹುದು.

ಇದು ಒಂದು ಕಾರಿನ ಚಿತ್ರ ಈ ಕಾರು ರಿಪೇರಿಗೆಂದು ಗ್ಯಾರೇಜಿಗೆ ತಂದು ಬಿಡಲಾಗಿದೆ.

ಇವುಗಳಿಗೆ ಫಾಯಿಲ್ ಪೇಪರ್ ಗಳನ್ನು ಹಾಕಿ ಬೋನ್ ಸೈಡ್ ಬರಿ ಸುತ್ತಿಡುತ್ತಾರೆ ಇದು ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಅಂತ ಅಂದ್ರೆ ಎಲ್ಲರಿಗು ಮುದ್ಕರಿಂದ ಹಿಡಿದು ಸಣ್ಣವರಿಗೂ ತುಂಬಾ ಸಿಹಿ ಆದ ಖಾದ್ಯ.

ಇದು ಒಂದು ತರಕಾರಿ ಮಂಡಿ ಇಲ್ಲಿ ಮೆಣಸಿನಕಾಯಿ ಹಾಗಲಕಾಯಿ ಈರುಳ್ಳಿ ಕೊತಂಬರಿ.

ದಸರಾ ಹಬ್ಬವೆಂದರೇ ಕರ್ನಾಟಕ್ಕೆ ಅದು ವಿಶೇಷವಾದ ಒಂದು ಇತಿಹಾಸನೆ ಇದೆ ಆ ದಸರಾ ಹಬ್ಬವನ್ನು ವಿಶೇಷವಾಗಿ ಮನೆಹಳ್ಳಿ ಅಂದರೆ ಕೆಲವರ ಮನೆಹಳ್ಳಿ ಗೋರ್ಡೆನ್ ಇಂದ ಮಾಡಿರುತಕ್ಕಂತ ಗೊಬ್ಬೆಗಳನ್ನು--

ಜೋಡಿಸಿ ಅಲಂಕಾರ ಮಾಡಲಾಗುತ್ತದೆ ಇದು ಒಂದು ವಿಶೇಷವಾದ ಹಬ್ಬ ಎಂದೇ ಹೇಳಬಹುದು.